ಇದು ಆಟದ ಮೈದಾನ ವಾಗಿದ್ದು ಇಲ್ಲಿ ಎಲ್ಲವರು ಎಲ್ಲರು ಆಟವನ್ನು ಆಡಿ ಹೋಗಬೋಹುದು ಮತ್ತು ವಾಕೀಂಗ ಕೂಡಾ ಮಾಡಬೋಹದು ತುಂಬಾ ಚೆನ್ನಾಗಿದೆ ಮತ್ತು ಮನರಂಜನೆ ಕೂಡಾ ದೊರೆಯುತ್ತದೆ --

ಒಳ್ಳೆಯ ವ್ಯವಸ್ಥೆ ಇದೆ ಮತ್ತು ಗಿಡಮರಗಳು ಕೂಡ ಇದೆ ಅದರಿಂದ ನೆರಳಿನ ವ್ಯವಸ್ಥೆ ಕೂಡ ಇರುತ್ತೆ ತುಂಬಾ ದೊಡ್ಡ ಗ್ರೌಂಡ್‌ ಆಗಿದ್ದು ಹಚ್ಚ ಹಸಿರಿನಿಂದ ಕೂಡಿದೆ

ಅನುಭವ ಇಲ್ಲದವರು ಹೋದರೆ ತುಂಬಾ ಒಳ್ಳೆಯ ಅನುಭವವಾಗುತ್ತದೆ ಇದರೊಳಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಇರುತ್ತದೆ .